ಹಾಗು ಇಲ್ಲಿ ಆಕಾಶ ಬೂದು ಹಾಗು ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಿದೆ ಇಲ್ಲಿ ರಸ್ತೆಯು ಬೂದು ಬಣ್ಣದಲ್ಲಿ ಕಾಣುತ್ತಿದೆ.

ಈ ಚಿತ್ರದಲ್ಲಿ ನಾವು ಒಂದು ತೇಟರ್ನ ಒಳಗಿನ ಚಿತ್ರವನ್ನು ನೋಡಬಹುದು ಇಲ್ಲಿ ಕೆಲವು ಕಪ್ಪು ಬಣ್ಣದ ಕುರ್ಚಿಗಳನ್ನು ನೋಡಬಹುದು.

ಇಲ್ಲಿ ನ ಪರದೆ ಬಿಳಿ ಬಣ್ಣದಾಗಿದೆ ಇಲ್ಲಿ ಗೋಡೆಗೆ ಗುಲಾಬಿ ಬಣ್ಣದ ಹಾಗು ಕೆಂಪು ಬಣ್ಣದ ಪೈಂಟ್ ನ್ನು ಮಾಡಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಡೈನೋಸರನ್ನು ನೋಡಬಹುದು ಅದು ಹಸಿರು ಬಣ್ಣದಲ್ಲಿ ಇದೆ ಇಲ್ಲಿ ಕೆಳಗೆ ಹುಲ್ಲು ಬೆಳೆದಿದೆ.

ಅದು ಬೂದು ಬಣ್ಣದಲ್ಲಿ ಕಾಣಿಸುತ್ತಿದೆ ಇಲ್ಲಿ ಚಿಕ್ಕ ಚಿಕ್ಕ ಹಸಿರು ಗಿಡಗಳು ಹಾಗು ಹುಲ್ಲು ಬೆಳೆದಿರುವುದನ್ನು ನೋಡಬಹುದು.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

ಈ ಚಿತ್ರದಲ್ಲಿ ನಾವು ಒಂದು ಬಂಡೆಯ.

ಇಲ್ಲಿ ಒಂದು ನವಿಲು ಕೂಡ ಇದೆ ಗೋಡೆಯು ಬಿಳ್ ಬಿಳಿ ಹಾಗು ಕೆಂಪು ಬಣ್ಣದಲ್ಲಿದೆ.

ಇಲ್ಲಿ ಟೇಬಲ್ ಗಳು ಕೆನೆ ಬಣ್ಣದಲ್ಲಿ ಕಾಣುತ್ತಿದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡಬಹುದು.

ಮೊನ್ನೆ ನಮ್ ನಾಯಿಗೆ ಹುಷಾರ್ ಇರ್ಲಿಲ್ಲ ಡಾಗಿ--

ಈ ಚಿತ್ರದಲ್ಲಿ ರಾಮನ ಮೂರ್ತಿಯನ್ನು ನೋಡಬಹುದು ಇವರ ಕೈಯಲ್ಲಿ ಬಾಣವಿದೆ.

ನೀಲಿ ಬಣ್ಣದಲ್ಲಿ ಕಾಣಿಸುತ್ತಿದೆ ಇಲ್ಲಿ ಕೆಲವು ವ್ಯಕ್ತಿಗಳು ಇರುವುದನ್ನು ನೋಡಬಹು --

ಅದು ಮೆರುನ್ ಹಾಗೂ ಹಸಿರು ಬಣ್ಣದಾಗಿದೆ ಇಲ್ಲಿ ಕೆಲವು ಗುಲಾಬಿ ಹೂವುಗಳನ್ನು ನೋಡಬಹುದು.

ಚಿತ್ರದಲ್ಲಿ ಹಡುಗರು ಜಾಗಿಂಗ್ ಮಾಡುತ್ತಿರುವುದನ್ನು ನೋಡಬಹುದು ಇವರು ಕೆಲವರು.

ಈ ಚಿತ್ರದಲ್ಲಿ ನಾವು ಕೆಲವು ರೀತಿಯ ಜಾರುಬಂಡಿಗಳನ್ನು ನೋಡಬಹುದು ಹಾಗು ನೀರನ್ನು ನೋಡಬಹುದು.

ಇಲ್ಲಿ ಖಾಲಿ ಚೇರುಗಳು ಕೂಡ ಇದೆ.

ಇಲ್ಲಿ ಕಾಲಿ ಚೇರ್ಗಳು ಕೂಡ ಇದೆ.

ಬೂದು ಬಣ್ಣದಲ್ಲಿ ಕಾಣಿಸುತ್ತಿದೆ ಇಲ್ಲಿ ಆಕಾಶವು.

ಈ ಚಿತ್ರದಲ್ಲಿ ಕೆಲವು ಹುಡಿಗಿಯರು ಮತ್ತು ಚಿಕ್ಕ ಮಕ್ಕಳು ಹುಡುಗರು ಇರುವುದನ್ನು ನೋಡಬಹುದು.